ಯಾವದಂದ್ರ ಮನಿ ಮನಿಗ್ ಬಂದ್ ಕಸಾ ವೈತೇತಿ ಮತ್ತ ಊರನ್ ಸ್ವಚ್ ಇಡಾಕ್ಕ ಒಂದ ಮೇನ್ ಆಕ್ಕೇತಿ.

ಅಂದ್ರ ಈಗ ಹೊಸದಾಗ್ ಟೈಪ್ ಮಾಡ್ಯಾರೋ ಕಟಿಂಗ್ ಅಂಗಡಿ ಐಯ್ತ್ ಅದ.

ಮತ್ತ ಅವನು ಎನ್ ಇಂಪಾರ್ಟೆಂಟ್ ಇದ್ದವೊ ಸಿಗ್ತವು ಮತ್ತ ಇವರು ಆಪಲ್ ಫೋನ್ ಹಿಡ್ಕೊಂಡ್ ಕೂತಾರ ಇಲ್ಲೆ.

ಇದು ಚಿತ್ರಾನ್ನ ಮಾಡಿ ಇಟ್ಟರೋ ಇದು ಸಿಮೆಂಟ್ಲ್ ಮಾಡ್ಯಾರೋ ಬಹಳ.

ಇದು ಶುದ್ಧ ಶಾಕಾರಿ ಮಾಂಸ ಹಾರಿ ಏನು ಶಿಗಾಂಗಿಲ್ಲ ಚಪಾತಿ ಪಲ್ಲೆ --

ಯಾವುದಂದ್ರ ಫೋಟೋ ಕ್ಲಿಯರ್ ಇಲ್ಲ ಅಂತ ಹೇಳ್ಬಹುದು ಯಾಕೆಂದ್ರ ಇದು ದೊಡ್ಡ ಬಸವೇಶ್ವರ ಇಲ್ಲ ಬುದ್ಧರ್ ದೇವಸ್ಥಾನ ಐಟ್ ಇದು.